ಗೆಳೆಯರೇ ಇದು ಗೊಪ್ಪಲಗೂಡು ಗೊಪ್ಪಲಗೂಡಿನಲ್ಲಿ ಇರತಕ್ಕಂತಹ ಸಿಟಿ ಸೆಂಟರ್ ಹೇರ್ ಕಟ್ಟಿಂಗ್ಸ ಸಲೂನ್ ಬ್ಯೂಟಿಪಾರ್ಲರ್ ಎಂದು ಹೇಳಬಹುದು.

ಒಂದು ಸ್ಥಾನದಲ್ಲಿ ಪೂಜೆ ಸಲ್ಲಿಸುತ್ತಿದ್ದಾರೆ.

ಸರಳ ಸಮಾರಂಭವಾಗಿದೆ ಸರಳತೆಗೆ ಒಂದು ಕನ್ನಡಿ ಇದ್ದಂತೆ ಇದೆ ಇದು ಸಂಭ್ರಮದ ಸಮಾರಂಭ ಹಾಗು--

ಇದು ತುಂಬಾ ಸುಸಜ್ಜಿತವಾದ ವಸತಿ ಗೃಹದಂತೆ ಕಂಡುಬರುತ್ತಿದೆ ಇದರಲ್ಲಿ ಬಹುಶಃ ಈಗ ಸಂಜೆ ವಾತಾವರಣ ನೈಟ್ ವಾತಾವರಣ ರಾತ್ರಿ ವಾತಾವರಣ ಎಂಬುದಾಗಿ ಕಂಡುಬರುತ್ತಿದೆ .

ಅದರಲ್ಲಿ ಮಗುವೊಂದು ಶಿವಲಿಂಗದ ಮಾದರಿಯಲ್ಲಿ ಇರ್ತಕಂತದನ್ನ ಮುಟ್ಟಿ ನಮಸ್ಕರಿಸುತ್ತಾ ಇದೆ .

ಮೀನುಗಳು ವಿಪರೀತವಾಗಿ ಅಗ್ಗವಾಗಿ ದೊರಕುತ್ತವೆ ಇಲ್ಲಿ ಏಕೆಂದರೆ ಸಮುದ್ರದಿಂದ ಆಮದು ಮಾಡಿಕೊಂಡಂತೆ ವಿಶೇಷವಾಗಿ ತರಿಸಿ ಡೈರೆಕ್ಟ್ ಆಗಿ ತಾಜಾ ಮಾಲನ್ನು ಮಾರುತ್ತಾರೆ .

ಜ್ಞಾಪಿಸಿಕೊಂಡು ಹೋಗುತ್ತಿರುವ ದೃಶ್ಯವೆಂದು ಕಂಡುಬರುತಾ ಇದೆ ಇದರಲ್ಲಿ ಸ್ತ್ರೀಯರು ಪುರುಷರು ಎಲ್ಲರು ಭಾಗಿಯಾಗಿದ್ದಾರೆ ಮಕ್ಕಳು ಸಹ --